ನದಿ ಇದ್ರೆ ಊರಿದು ನೀರಿಂದು ಸಮಸ್ಯೆ ಇರುವುದಿಲ್ಲ ನದಿ ಇದ್ರೆ ಮೀನು ಹಿಡಿಬೋದು ಆಹ್ಹ್ ಸರ್ಫಿಂಗ್ ಮಾಡಬಹುದು ಬೋಟಿಂಗ್ ಮಾಡಬಹುದು ನದಿ ಜನರಿಗೆ ಬಹಳ ಮುಖ್ಯ.

ರಿಲಯನ್ಸ್ ಒಂದು ಟೈಮ್ ನಲ್ಲಿ ಉಚಿತವಾಗಿ ಕುಡ್ತಿದ್ರು ಆನ್ ಲಿಮಿಟೆಡ್ ಫ್ರೀ ಕಾಲ್ಸ್ ಈಗ ಅದು ಜಿಯೋ ಆಗಿದೆ ಜಿಯೋ ಓಕೆ ಅಫೀಶಿಯಲ್ ಇವರಿಗೆ ಇಂಟರ್ನೆಟ್ ಇದ್ರೆ ಸ್ಪೀಡ್ ಉಂಟು ಅಫೀಶಿಯಲ್ ಆಗಿ ಅವರಿಗ್ ಆಹ್ಹ್ಹ್--

ಮಾರ್ಜಿನ್ ಹಾಕಿ ಇನ್ ಇಂಥ ಸೆಲ್ ಮಾಡ್ತಾರೆ. ಲೇಯೌಟ್ ಕೆಲವರಿಗೆ ಒಳ್ಳೆದ್ದು ಕೆಲವರಿಗೆ ಪುರಾಹಿಸೋಲ್ಲ. ರ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ರೇಟ್ .

ಟ್ರಕ್ ಈಗ ಎಲ್ಲ ದೇಶದಲ್ಲೂ ಇರುವ ಒಂದು ಊಊಉ ಸರಕು ಸಾಗಾಣಿಕೆಯ ಒಂದು --

ಭಾಷಣ ಹೇಗಿರಬೇಕು ಅಂದ್ರೆ ಕೇಳಲಿಕ್ಕೆ ಹಿತವಾಗಿ ಇರ್ಬೇಕು ಒಬ್ಬರನ್ನು ಟಾರ್ಗೆಟ್ ಮಾಡ್ಕೊಂಡು ಬಾರ್ದು.

ಬೆಟ್ಟದ ಮೇಲಿಂದ ನಾವು ಸೂರ್ಯಾಸ್ತಮವನ ವನ್ನು ಸೂರ್ಯಆಆಅ--

ಆಯಾ ಕ ಆಹ್ಹ್ಹ್ಹ್ ಆಡಳಿತ ವರ್ಗ ಇರುತ್ತದ್ದೆ.

ಹೆಸರನ್ನು ಅದರಲ್ಲಿ ಅಳವಡಿಸಿರುತ್ತಾರೆ.

ಕಲ್ಯಾಣ ಮಂಟಪ ಇಲ್ಲ ಅಂದ್ರೆ ಸಭಾ ಗ್ರಹದಲ್ಲಿ ನಾವು ನಾಡಿಸುವುದು.